ಅದಕ್ಕೆ ಎಲ್ಲ ಮಂದಿ ಗಂಡುಮಕ್ಳ ಚರ್ಚೆ ಮಾಡುಕೊಂತು ಅವರ ಬಗ್ಗೆ ಮಾತೋಡ್ಕನ್ತ ಬ್ಯಾನರ್ ನೋಡಕತರ ರೀ ಎಲ್ಲರೂ ಚರ್ಚೆ ಮಾಡಕಾತರ ಅವ್ರ ಬಗ್ಗೆ.

ಇದು ಒಂದು ಅಂಗಡಿ ರೀ ರೇವಿಟ್ಸ್ ಅಂತ ಹೇಳಿ.

ಮತ್ತ ಒಂದು ಸಣ್ಣ ಒಂದು ಗಾರ್ಡನ್ ಟೈಪ್ ಐತ್ರಿ ಅಲ್ಲೆಲ್ಲೋ ಪೈಪ್ ಅದು ವಾಗ್ದಾರ್ರಿ ಮುಂದ ಮತ್ತ ಅಲ್ಲಿ ದೊಡ್ಡ್ ಗಾರ್ಡನ್ ಐತ್ರಿ.

ಈ ಚಿತ್ರದಗ ನಾವು ಒಂದು ಲಕ್ಸಾರಿ ಹೋಟೆಲ್ ಕಾಣಬೋದು ರೀ.

ಜನಾ ಕೆಲಸ ಮಾಡೋದ ನೋಡಬೋದ ರೀ ಏನೋ ಬೆಂಕಿ ಒಳಗ ಏನೋ ಹಾ--

ಗುಡ್ಡ ಇದ್ದವ್ರಿ ಎಲ್ಲ ಮಸ್ತ್ ಕಾಣತೀತಿ ಸೀನ್ದ್ರಿ .

ಮತ್ತ್ ಅಕ್ಕಡ ಕೆಂದ್ ಕೆಂದ್ ಸಣ್ಣ ಸಣ್ಣ ಕಾಣಯೋಥೆ ರೀ ಹಿಂದೆ ಅಕ್ಕಡೆ ಸೈಡ್ ಎಲ್ಲ.

ಇಲ್ಲಿ ಮತ್ತೆ ಎಲ್ಲ ಗೀಡಾದು ಬಾಳ ಬೇಲ್ದಾವು ರೀ ಮತ್ತು ಮೋಡನು ಕಾನಾಥೋ ರೀ ಮೇಲೆ ಚಂದ್ ಕಾಣವ್ತ್ರಿ ಮೋಡಯೆಲ್ಲ --

ಮತ್ತು ಅಲೊಂದು ಮ್ಯಾಗ್ ಫ್ಯಾನ್ ಐತ್ರಿ ಈಕಡೆ ಟೇಬಲ್ ಮತ್ತು ಕುರ್ಚಿ ಐತ್ರಿ. ಅಂಗಡಿ ರೀ ಇದು ಒಟ್ಟು ಎಲ್ಲ ಮಸ್ತ್ ಐತೆ ರೀ ಅಂಗಡಿ ತೋಗಳಂಗ ಎಲ್ಲ--